ಸ್ಕೂಲ್ ಡ್ರೆಸ್ ಯೂನಿಫಾರ್ಮಲ್ಲಿ ಕುಂತಿದ್ದಾರೆ ಅವರು ಚೆನ್ನಾಗಿ ಓದ್ತಿದ್ದಾರೆ ಇಲ್ಲಿ ನಮಗೆ ಏನು ಸಹಾಯ ಬೇಕೊ ಆ ಸಹಾಯವನ್ನು ನೀಡ್ತಾರೆ ಟೀಚರ್ಸ .

ಉಡುಗರು ನಿಂತಿದ್ದಾರೆ ಇಲ್ಲಿ ಎಲ್ಲ ಸ್ ಕಲರ್ ಕಲರ್ ಬಟ್ಟೆ ಹಾಕೊಂಡು ಗೋಲಿ ಆಡ್ತಾರ ಹೋಲಿ ಆಡಕತ್ತಾರ ಹಿಂದ ಗಿಡಗಳಿದ್ದಾವ ಮನೆ ಇದ್ದದ್ದ --

ಇದು ಗಾರ್ಡನು ಇಲ್ಲಿ ಲೈಟ್ಸ್ಗಳಿದ್ದಾವ ಗಿಡಗಳಿದ್ದಾವ ಎಷ್ಟು ಚಲೋ ಚಲೋ ಗಿಡಾಸ್ ಇದ್ದಾವ ಅಲ್ಲೊಬ್ಬ ಮನುಷ್ಯನ್ ಕುಂತನ್ನ ಗೇಮ್ಸ್ ಆಡಕ್ಕೆ ಗೇಮ್ಸ್ಸಿದ್ದು ಇದು ಇದ್ದದ್ದೆ .